ಅ ಸ್ಥಳ ಇಲ್ಲಿ ಪೈಪ್ ಅರ್ಧ ಪೈಪಿನಲ್ಲಿ --

ಇಲ್ಲಿ ತುಂಬಾ ತುಂಬಾ ಸೈಕಲ್ ಇದಾರೆ ಇದು ಎಕ್ಸರ್ಸೈಜ್ ಮಾಡುವ ಸೈಕಲು ಎಕ್ಸರ್ಸೈಜ್ ಮಾಡಿ ಬೋಡಿವನ್ನು ಹೆಲ್ದಿವಾಗಿ ಇಟ್ಟಿ--

ಈ ಅಂಗಡಿಯಲ್ಲಿ ಒಬ್ಬ ಅಣ್ಣ ಅಂಕಲ್ ಅನ್ನು ಫೋಟೋವನ್ನು ತೊಕೊತ್ತಿದ್ದಾರೆ ಹಾಗು ಇಲ್ಲಿ ತುಂಬಾ ತುಂಬಾ ಟೆಸ್ಟ್ ಮತ್ತೆ ಪುಸ್ತಕವನ್ನು ಇದಾವೆ.

ನಾವು ಇಲ್ಲಿ ನೋಡಬಹುದು ಇದು ಒಂದು ಮಜದಿ ಈ ಮಜದಿನಲ್ಲಿ --

ಈ ವೈಟು ಮತ್ತೆ ನೀಲಿ ಕಲರ್ ನೀಲಿ ಬಣ್ಣದ --

ಇಲ್ಲಿ ಏನೋ ಆಟ ಆಡೋದು ಸಾಮಾನು ಎಲ್ಲಾ ಇದೆ ಇದು ರೆಡ್ ವೈಟ್ ಮತ್ತೆ ಯೆಲ್ಲೋ ಕಲರ್ ಇಂದಾ ಹಚ್ಚಿರವಾಗಿದೆ.

ನಾವು ಇಲ್ಲಿ ನೋಡಬಹುದು ಇದು ಒಂದು ಬುಕ್ಕಿನ --

ಆಮೇಲೆ ಪೇ ಜಿನಿಯಸ್ ಕೋ ಅಂತ ನ್ಯೂಸ್ ಪೇಪರ್ ಕ್ಯಾಲೆಂಡರ್ ಅದೆಲ್ಲಾ ಸಿಗುತ್ತವೆ. ಇಲ್ಲಿ ಎರಡು ಜನಗರಿಗೆ ನೋಡ --

ನಾವಿಲ್ಲಿ ನೋಡಬಹುದು ಇಲ್ಲಿ ತುಂಬಾ ಹೆಣ್ಣ್ ಸರು ಇದಾರೆ ಅವ್ರೆಲ್ಲಾ ತಲೆ ಮೇಲೆ --

ಇಲ್ಲಿ ಅವ್ರು ನದಯಾ ನದಿಯ ಮದ್ಯೆ ನಿಂತಿದ್ದಾರೆ ಆಕಾಶವನ್ನು ನೋಡಬಹುದು ನಾವು --

ಬ್ಯಾಂಕಿನ ಏ.ಟಿ.ಎಮ್. ಇಲ್ಲಿ ನವರು--

ಅಕ್ಕಪಕ್ಕ ತುಂಬಾ ದೊಡ್ಡ ದೊಡ್ಡ ಮರವನ್ನು ನೋಡಬಹುದು ಹಾಗೆ .

ಇಲ್ಲಿ ಚಿಕ್ಕ ಸೈಕಲಿನಲ್ಲಿ ದೊಡ್ಡವರ ಸೈಕಲ್ ಅನ್ನು ನೋಡಬಹುದು ಹಾಗು ಇಲ್ಲಿ --

ಹಾಗ್ ಇಲ್ಲಿ ಪಕ್ಷಿಗಳನ್ನು ನೀರ್ ಕುಡಿಯೋದ್ ನೋಡ --

ನಾವು ಇಲ್ಲಿ ನೋಡಬಹುದು ಎರಡು ಹುಲಿಗಳು ಆಟವನ್ನು ಆಡುತ್ತಿದ್ದಾರೆ .

ಮತ್ತು ಯಾವ್ ಯಾವದೋ ಎಲ್ಲಾ ಇದೆ ಹಳ್ಳಿ ಗಾಡು ವಸ್ತುಗಳನ್ನು ನೋಡಬಹುದು ಮತ್ತು .

ನಾವು ಇಲ್ಲಿ ನೋಡಬಹುದು ಇಲ್ಲಿ ಮಕ್ಕಳು ಏನೋ ಕ್ರಾಫ್ಟ್ ಮಾಡುತ್ತಿದ್ದಾರೆ.